ನಾವು ಹಳ್ಳಿ ಕಡೆ ನೋಡಿರ್ತೀವಿ ಯಾವದೋ ಒಂದು ಚೆನ್ನಾಗಿರೋ ಸ್ಕೂಲ್ ಇತ್ತು ಅಂತಾದ್ರೆ ಅಲ್ಲಿ ವರ್ಷ ವಾರ್ಷಿಕೋತ್ಸವ ಅಂತ ಮಾಡ್ತಿರುತ್ತಾರೆ ಅಲ್ಲಿ ಬಂದ್ಬಿಟ್ಟು ಮಕ್ಕಳೆಲ್ಲ ಚೆನ್ನಾಗಿ ಡಾನ್ಸ್ ಮಾಡ್ತಿರುತ್ತಾರೆ ಸೊ ಆ ಊರಲ್ಲಿರೋ ಹೆಣ್ಣಮಕ್ಕಳು ಗಂಡುಮಕ್ಕಳು ಎಲ್ಲರೂ ಹೋಗಿ ನೋಡ್ತಿರುತ್ತಾರೆ ಫ್ರೆಂಡ್ಸ್ ಒಂಥರಾ ಮನೋರಂಜನೆ ಕಾರ್ಯಕ್ರಮ---

ಫ್ರೆಂಡ್ಸ್ ನೋಡಿ ಮೇಲ್ಗಡೇ ಇಮೇಜ್ ಅಲ್ಲಿ ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಒಂದು ಸೈಟ್ ಇದೆ ಸೊ ಆ ಸೈಟ್ ಅಲ್ಲಿ ಮನೆ ಕಟ್ಟಸ್ತಿದ್ದಾರೆ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ನಾವ್ ಮನೆ ಕಟ್ಟಿಸಬೇಕಾದ್ರೆ ನೋಡಿರ್ತೀವಿ ಅದ್ಕ್ಕೆಲ್ಲ ಬುನಾದಿ ತೇಗ್ಸ್ ಬಿಟ್ಟು ಬೇಸ್ಮೆಂಟ್ ಹಾಕಿಸಬಿಟ್ಟು ಆಮೇಲೆ ಮನೆ ಕಟ್ಟಿಸ್ತೀವಿ---

ಸೊ ಮದುವೆ ನಡೀಲಿಕ್ಕೆ ಮದು ಮಕ್ಕಳು ನೋಡಿ ಕಾರಲ್ಲಿ ಬರ್ತಾಯಿದಾರೆ ಅವರನ್ನ ನೋಡ್ಲಿಕಂತು ತುಂಬಾ ಜನ ಮುತ್ತಿಗೆ ಬಿದ್ದಿದ್ದಾರೆ ಏನೋ ಕಲ್ಯಾಣಮಂಟಪ ನೋಡಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಸ್ತಾಇದೆ ಅಂದ್ರೆ ಕಲರ್ ಕಲರ್ ಲೈಟಿಂಗ್ಸ್ ಆಗಿರ್ಬಹುದು ಅಥವಾ ಜನಗಳಾಗಿರಬಹುದು ಇವತ್ತು ಎಷ್ಟು ಚಂದ ರೆಡಿ ಆಗಿ ಬಂದಿದ್ದಾರೆ ಈಥರ ಎಲ್ಲ ನಾವು ಮದುವೆ ಟೈಮ್ ಅಲ್ಲಿ ನೋಡಿರ್--

ಫ್ರೆಂಡ್ಸ್ ನೋಡಿ ಮೇಲ್ಗಡೆ ಇಮೇಜ್ ಅಲ್ಲಿ ನಮಗೆ ಕಾಣಸ್ತಾಇದೆ ಏನಪ್ಪಾ ಅಂದ್ರೆ ಸ್ಕೂಲ್ . ಅಲ್ಲಿ ಇರೋ ಚಿಕ್ಕಮಕ್ಕಳಿಗೆ ಏನೋ ಕ್ರಾಫ್ಟ್ ಕೊಟ್ಟಿದಾರೆ ಫ್ರೆಂಡ್ಸ್ .

ಕ್ರಾಫ್ಟ್ ವರ್ಕ್ ಅಂತಂದ್ರೆ ಏನಪ್ಪಾ ನಮಗೆ ಡ್ರಾಯಿಂಗ್ ಶೀಟ್ಸ್ ಅಲ್ಲಿ ನಾವು ಕಟ್ ಮಾಡಬಿಟ್ಟು ಅದನ್ನ ಒಂದಕ್ಕೊಂದು ಆಕೃತಿ ಕೊಟ್ಟು ಅದ್ಕ ನಾವ್ ಕ್ರಾಫ್ಟ್ ಅಂತ ಕರೀತೀವಿ ಸೊ ಇಲ್ಲಿ ಕೂಡ ಅದೇ ರೀತಿ ಮಾಡ್ತಾಇದ್ದಾರೆ ಒಂದ್ ಸ್ವಲ್ಪ ಜನ ಕಟ್ ಮಾಡೋದು ಆಗಿರ್ಬಹುದು ಗಮ್ ಪೇಸ್ಟ್ ಮಾಡೋದು ಆಗಿರ್ಬಹುದು ಅಥವಾ ಏನ್ ಏನೋ ಮಾಡ್ತಿದಾರೆ ಫ್ರೆಂಡ್ಸ್ ಇದೆಲ್ಲ ಕ್ರಾಫ್ಟ್ ವರ್ಕ್ ---

ಸೊ ನಾವು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಡೆಕೊರೆಟ್ ಮಾಡಬೇಕಾಗುತ್ತೆ ಫ್ಲವರ್ಸ್ ಗಿವರ್ಸ್ ಗಳನ್ನೇಲ್ಲ ಹಾಕಿಬಿಟ್ಟು ಡೆಕೋರಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಅದೇ ರೀತಿ ಡೆಕೋರಟ್ ಮಾಡ್ತಾಇದ್ದಾರೆ ಫ್ರೆಂಡ್ಸ್ ನೋಡಿ ಇಬ್ಬರು ನಿಂತಕೊಂಡು ಬಿಟ್ಟಿ ಏನ್ ಮಾಡಬೇಕು ಅಂತ ನೋಡ್ತಿದ್ದಾರೆ__

ಯಾವದಾದ್ರು ಒಂದು ಬಿಲ್ಡಿಂಗ್ ಕಟ್ಟಬೇಕೋ ಅನ್ನೋದಕ್ಕೆ ಬುನಾದಿ ತೋಡಿಲಿಕ್ಕೆ ಅಂತಾನೆ ಚಿಕ್ಕದಾಗಿ ತೊದ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಸೊ ಇದೆ ತರಹ ಅಲ್ಲಿ ಕೂಡ ಆಗಿದೆ ಹಂಗು ಆಗಿರ್ಬಹುದು ಅಥವಾ ಇವಾಗ ನೋಡಿ ಪರಿಸರ ದಿನಾಚರಣೆ ಅಂತ ಬಂತು ಅಂದ್ರೆ ನಾವು ಪ್ಲಾಂಟ್ಸ್ ನ---

ಫ್ರೆಂಡ್ ನೋಡಿ ನಾವು ಮೇಲ್ಗಡೆ ಇಮೇಜ್ ಅಲ್ಲಿ ನೋಡ್ತಾಯಿದ್ದೇವೆ ಒಂದು ಯಾವದೋ ಫ್ಹಂಕ್ಷನ್ ಇದೆ ಸೊ ಆ ಫ್ಹಂಕ್ಷನ್ ಅಲ್ಲಿ ಮಹಿಳೆಯರೆಲ್ಲ ಸೇರ್ಕೊಂಡ್ ಬಿಟ್ಟು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಕೋಂಬಿಟ್ಟು ಡ್ಯಾನ್ಸ್ ಕಲಿತಬಿಟ್ಟು ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ನಾವು ನೋಡಿರ್ತೀವಿ ಒಂದು ಫ್ಹಂಕ್ಷನ್ ನಡೀತಿದೆ ಅಥವಾ ಏನೋ ಒಂದು ಇವೆಂಟ್ ನಡೀತಿದೆ ಅಂದ್ರೆ ಅಲ್ಲಿ ಪಕ್ಕಾ ಡಾನ್ಸ್ ಅಂತೂ ಇದ್ದೆ ಇರುತ್ತೆ.

ಫ್ರೆಂಡ್ಸ್ ನೋಡಿ ಮೇಲ್ಗಡೆ ಇಮೇಜ್ ಅಲ್ಲಿ ನಾವು ನೊಡ್ತಇದೇವೆ ನಾವು ಒಂದು ಹೊರಗಡೆ ಹೋಗ್ತಾ ಇದೇವಿ ನಾವು ಒಂದು ಸೀಟಿನ ಆಗಿರ್ಲಿ ಒಂದ್ ಹಳ್ಳಿನೆ ಆಗಿರ್ಲಿ ಹೊರಗಡೆ ಹೋಗ್ತಿದೀವಿ ಅಂತ ಅಂದ್ರೆ ಸುಮಾರು ಅಂಗಡಿಗಳು ಕಾಣಸ್ತಾಯಿರ್ತಾವೆ ಸೊ ಇಲ್ಲಿ ಹಂಗೆ ರೋಡ್ ಸೈಡ್ ಅಲ್ಲಿ ಇರವಂತಹದ್ದು ಒಂದು ಬ್ಯಾಂಕ್ ಇದೆ ಯೂನಿಯನ್ ಬ್ಯಾಂಕ್ ಎ.ಟಿ.ಎಂ ಇದೆ ಹಂಗೆ ಕೋಕೋ ಕೋಲಾ ಲಷ್ಮಿ ಹೋಟೆಲ್ ರೆಸ್ಟೋರೆಂಟ್ ಇದೆ.

ಹಲೋ ಫ್ರೆಂಡ್ಸ್ ನಾವು ನೋಡ್ತಾಯಿದ್ದೇವೆ ಡಂಬೆಲ್ಸ್ ಆಗಿರ್ಬಹುದು ಅಥವಾ ಏನೋ ಆಗಿರ್ಬಹುದು ನಾವು ಎಲ್ಲದ್ನನು ನಾವು ಜಿಮಲ್ಲೇ ಮಾಡ್ತಿರ್ತೀವಿ ಸೊ ಬಾಡಿ ಅಂತೂ ತುಂಬಾ ಫಿಟ್ ಆಗಿ ಇರುತ್ತೆ ಹಂಗೆ ಸಿಕ್ಸ್ ಪ್ಯಾಕ್ ಫೈವ್ ಪ್ಯಾಕ್ ಎಲ್ಲಾನು--

ಅಲ್ಲೇ ನಾವು ನೋಡಬಹುದು ಕಟ್ಟಿಗೆ ಇತ್ತು ಪಿಲ್ಲರ್ ಗಳನ್ನ ಎದ್ದೇಳಿಸಿದ್ದಾರೆ ಸೊ ಏಣಿ ಇಟ್ ಬಿಟ್ಟು ಏನೇನೊ ಮಾಡ್ತಿದ್ದಾರೆ ಫ್ರೆಂಡ್ಸ್ ನಾವು ನೋಡಿರ್ತೀವಿ ಮನೆ ಕಟ್ಟಬೇಕಾರೆ ಈ ತರಹ ಎಲ್ಲ ಸಾಮಾನ್ಯ ಆಗಿ--

ಫ್ರೆಂಡ್ಸ್ ನೋಡಿ ನಾವು ಮೇಲಿನ ಇಮೇಜ್ ಅಲ್ಲಿ ನೋಡ್ತಾಇದೇವೆ ಏನಪ್ಪಾ ಅಂದ ಬಿಟ್ರೆ ಎಸ್.ಬಿ.ಐ ಬ್ಯಾಂಕ್ ನಾವ್ ನೋಡ್ತಿವಿ ಫ್ರೆಂಡ್ಸ್ ನಾವು ಹಣ ಅನ್ನ ಡೆಪಾಸಿಟ್ ಮಾಡ್ಬೇಕಾಗಿರಬಹುದು ವಿತ್ಡ್ರಾ ಮಾಡ್ಬೇಕಾಗಿರಬಹುದು ಅಥವ--

ಫ್ರೆಂಡ್ಸ್ ನೋಡಿ ನಾವು ಮೇಲ್ಗಡೆ ಇಮೇಜ್ ಅಲ್ಲಿ ನೋಡ್ತಾಇದೇವೆ ಏನಪ್ಪಾ ಅಂತಂದ್ರೆ ನಮಗೆ ಯಾವದೋ ಒಂದು ಕಾಲೇಜ ಫೆಸ್ಟ್ ಇದೆ ಅಥವಾ ಏನೋ ಸ್ಕೂಲ್ ಫೆಸ್ಟ್ ಇದೆ ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಪಾರ್ಟಿಸಿಪೇಟ ಮಾಡಿ ಅದರಲ್ಲಿ ಪ್ರೈಜ್ ಗೆಲ್ತಿರೋಅಂತಹ ಎಲ್ಲರಿಗೂ ಪ್ರೈಜ್ ಕೊಟ್ಟಬಿಟ್ಟು ಸನ್ಮಾನ ಮಾಡ್ತಿದ್ದಾರೆ.

ಫ್ರೆಂಡ್ಸ್ ನೋಡಿ ನಮಗಿಲ್ಲಿ ಕಾಣಸ್ತಾಯಿರೋದು ಚಿಕ್ಕದೊಂದು ಕೆರೆ ತರಹ ಕಾಣಸ್ತಾಇದೆ ನಾವು ಊರಲ್ಲಿ ನೋಡಿರ್ತೀವಿ ಫ್ರೆಂಡ್ಸ್ ಖಾಲಿ ಇರೋ ಜಾಗದಲ್ಲಿ ಅದನ್ನ ಕೆರೆ ಅಂತ ಕರೀತಿರ್ತಾರೆ ಅಲ್ಲಿ ನೀರು ತುಂಬಾ ತುಂಬೆ ಇರುತ್ತೆ.

ಅದರ ಜೊತೆಗೆ ಏನಪ್ಪಾ ಅಂದ್ರೆ ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳಾಗಿರಬಹುದು ಅಥವಾ ಅದೇ ನೀರಿನ ಯೂಸ್ ಮಾಡ್ಕೊಂಡು ಚಿಕ್ಕ ಪುಟ್ಟ ಹುಲ್ಲುಗಳಾಗಲಿ ಬೆಳೆದಿರುತ್ತೆ. ಸೈಡ್ಬದಿಯಲ್ಲಿ ನಾವೆಲ್ಲ ನೋಡಿರ್ತೀವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಟ್ಟೆ ತೊಳೆಯೋಕೆ ಹೋಗ್ತಿರ್ತಾರೆ ಮುಸರೆ ತೊಳೆಯೊ --

ಹಾಯ್ ಫ್ರೆಂಡ್ಸ್ ನೋಡಿ ನಾವು ಮೇಲ್ಗಡ್ ಇಮೇಜ್ ಅಲ್ಲಿ ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ನಮಗೆ ಒಂದು ಕಾಂಪ್ಲೆಕ್ಸ್ ಕಾಣಸ್ತಾಇದೆ ಆ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಒಂದಿಷ್ಟು ಮನೆ ಅಂತ ಇರುತ್ತೆ ಆ ಮನೆಗಳನ್ನೆಲ್ಲ ಬಾಡಿಗೆ ಕೊಟ್ಟಿರುತ್ತಾರೆ ಒಂದು ರೂಮ್ ಆಗಿರ್ಬಹುದು ಅಥವಾ ಒಂದು ರೂಮ್ ಆಗಿರ್ಬಹುದು ಬಾಡಿಗೆ ಕೊಟ್ಟಿರುತ್ತಾರೆ.

ಇಲ್ಲಿ ಬ್ನದ್ಬಿಟ್ಟು ಬಾಲ್ಕನಿ ಇರುತ್ತೆ ರೂಮ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಮನೆ ತರಹನೇ ಇರುತ್ತೆ ಡಬಲ್ ಬೆಡ್ ರೂಮ್ ಇದ್ರೂ ಇರುತ್ತೆ ಸೊ ನೋಡ್ಲಿಕ್ಕೆ ಇಷ್ಟು ದೊಡ್ಡ ಮನೆ_